ಭಾರತದಲ್ಲಿ ಹಲವಾರುನೀವು ಒಂದು ಪುಸ್ತಕಗಳನ್ನು. ದುಒಂದು ಕಡೆಯಿಂದ ಜೋಡಿಸಲಾಗಿದೆ.

ಈ ಚಿತ್ರದಲ್ಲಿ ನೀವು ಇಲ್ಲಿ ನೋಡುವಂತೆ ಇದೊಂದು ರಸ್ತೆ ಹಳ್ಳಿಯಾಗಿದು ರೈಲು ಹೊಣೆಯಾಗಿದ್ದುಅಕ್ಕ ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳಿ ಇದೆ ಮತ್ತು ಪಕ್ಕದಲ್ಲಿದೆ ಒಂದು ಗದ್ದೆ ಇದೆ.